ಈ ಮೈದಾನದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಗುಡ್ಡದ ಮೇಲೆ ಒಂದು ಸಣ್ಣದಾದ ಗುಡಿ--

ಈ ಅಂಗಡಿಯಲ್ಲಿ ಅನೇಕ ವೆಕ್ ವಸ್ತುಗಳನ್ನು ಕಾಣಬಹು--

ಒಬ್ಬ ವ್ಯಕ್ತಿ ವಾಯರನ್ನು ಹಿಡಿದುಕೊಂಡು ನಿಂತಿದ್ದಾನೆ.

ಇದು ಒಂದು ಕಾರ್ಯಕ್ರಮ ನಡೆಯುತ್ತಿರುವ ಸ್ಥಳವಾಗಿದೆ.

ಇದು ಒಂದು ದೊಡ್ಡದಾದ ಬಾರ್ ಅಂಗಡಿ.

ಸೈಕಲ್ ಗಳು ಕರಿ ಕಲರ್ ಕೆಂಪು ಕಲರ್ ಹಳದಿ ಕಲರ್ ನೀಲಿ ಕಲರ್ ಆ ಕೇಸರಿ ಕಲರ್ ಗಳಿಂದ ಕೂಡಿವೆ.

ಟೇಬಲ್ ಕುರ್ಚಿ ಟೇಬಲ್ ಮೇಲೆ ಅನೇಕ ಮಾಡಿರುವ ಬಟ್ಟೆಯ ಪ್ಯಾಕೆಟ್ ಗಳನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಗ್ರೌಂಡ್ ನಲ್ಲಿ ಒಂದು ಸಣ್ಣದಾದ ಸೆಡ್ ಬೆಳೆಯಲಾಗಿದೆ.

ಒಬ್ಬ ವ್ಯಕ್ತಿ ಮೆಣಸಿನಕಾಯಿಯ ತುಂಬನ್ನು ಸೋಸುತಿದ್ದಾನೆ.

ಪಕ್ಕದಲ್ಲಿ ಒಂದು ಟ್ಯಾಂಕ ನ್ನು ನಿಲ್ಲಿಸಲಾಗಿದೆ.